ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಬಸ್ಸು ನಿಲ್ದಾಣ ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ದೊಡ್ಡದಾದ ಕೆರೆ ಕಂಡು ಬರುತ್ತಾ ಇದೆ.

ನಮಗೆ ಇಲ್ಲಿ ಒಂದು ತೀರ್ಥ ಸ್ಥಳದ ದೊಡ್ಡದಾದ ನದಿಯನ್ನು ಕಂಡು ಬರುತ್ತಾ ಇದೆ.

ಅದರ ಮೇಲೆ ಹಲವಾರು ಬೈಕು ಗಳು ಕಾರು ಗಳು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಒಂದು ಕಟ್ಟಡಕ್ಕೆ ಕಂಬಗಳನ್ನು ಹಚ್ಚಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಿರಾಣ ಅಂಗಡಿಯನ್ನು ಕಂಡು ಬರ್ತಾ ಇದೆ.

ಮತ್ತು ಕಾಂಜಿನ ಗಿಲಾಸ್ದಲ್ಲಿ ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ.

ಮತ್ತು ಕಪಟದಲ್ಲಿ ವಸ್ತುಗಳನ್ನು ಕಂಡು ಬರುತ್ತ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕೆರೆಯ ಚಿತ್ರ ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಹಾಲ್ ಅನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ದೇವರ ಮೂರ್ತಿಗಳನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗಿಲ್ಲಿ ಒಂದು ಕೊಠಡಿ ಕಂಡು ಬರುತ್ತಾಇದೆ.

ಚಿತ್ರದಲ್ಲಿ ನಮಗೆ ಹಲವಾರು ಕಟ್ಟಡಗಳು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಗಣಪತಿಯ ದೊಡ್ಡದಾದ ಮೂರ್ತಿಯನ್ನು ಕಂಡು ಬರುತ್ತಾ ಇದೆ ಮತ್ತು ಇಲ್ಲಿ ತೆಳಗಡೆ ಒಂದು --

ಇಲ್ಲಿ ನಮಗೆ ಒಂದು ಹಾಲಿನ ಡೈರಿ ಯನ್ನು ಕಂಡು ಬರುತ್ತಾ ಇದೆ.

ಹಿಂದುಗಡೆ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ ಗಿಡ ಮರದ ಪಾಟ್ ಗಳನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕಾರ್ಖಾನೆಯನ್ನು ಕಂಡು ಬರುತ್ತಾ ಇದೆ.

ಅದರ ಒಳಗಡೆ ಡಿ_ಜೆ ಸೌಂಡ್ ಗಳನ್ನು ಇಡಲಾಗಿದೆ.

ಮತ್ತು ಹೊರಗಡೆ ಮೂರು ಟಿ ಶರ್ಟ್ ಗಳನ್ನು ಟಂಗಾಯಿಸಿದ್ದಾರೆ.

ಮತ್ತು ಇಲ್ಲಿ ಹಲವಾರು ಕಿಡಕಿಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಂದು ವಿದ್ಯುತ್ ಮೀಟರ್ ಇದೆ.

ಮತ್ತು ಇಲ್ಲಿ ಮೂರು ವ್ಯಕ್ತಿಗಳನ್ನು ಕಂಡುಬರುತ್ತಾ ಇದ್ದಾರೆ ಮತ್ತು ಇಲ್ಲಿ ಸುತ್ತಮುತ್ತಲು ಗಿಡಮರಗಳನ್ನು --

ಮತ್ತು ಇಲ್ಲಿ ನಮಗೆ ಕುರ್ಜಿಗಳನ್ನು ಕಂಡು ಬರುತ್ತಾ ಇದೆ.